ಅಹ್ ನಾನ್ ಚೆನ್ನಾಗಿದ್ದೇನೆ, ಅಕ್ಷತಾ ನೀನ್ ಹೇಗಿದ್ದೀಯಾ?

ನಾನು ಚೆನ್ನಾಗಿದ್ದೇನೆ, ಮತ್ತೆ ಸಮಾಚಾರಾ?

ಸಮಾಚಾರಾ ಏನು ಒಳ್ಳೇದು.

ಹಾ ಎಲ್ಲರೂ ಸೌಖ್ಯ, ನಮ್ಮ ಮನೆಯಲ್ಲಿ ಅಜ್ಜಾ ಅಜ್ಜಿಯೆಲ್ಲಾ ಇದ್ದಾರೆ ಅವರು ಸ್ವಲ್ಪ ಹುಷಾರಿಲ್ಲ ಅವರಿಗೆ.

ಈಗಿನ ಕಾಲದಲ್ಲಿ ಯಾರಿಗೂ ಹುಷಾರಿಲ್ಲ ಅಲ್ಲಾ?

ಹಾ ಹೌದು ಕ್ರಮದಲ್ಲಿ ಇರುವವರಲ್ಲಾ.

ಅವರಿಗೆ ನಾವು ಮಾಡುದು ಆಗುದಿಲ್ಲ ನಾವು.

ಮುಂಚೆ ಎಲ್ಲಾ ಹೇಗೆ ಚೆನ್ನಾಗಿತ್ತಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ, mobile ಇರ್ತಿಲ್ಲ, ಏನು ಇರ್ತಿಲ್ಲ ನಾವು ಎಷ್ಟು ಆಟಾಡ್ತಿದ್ವಿ ಆಚೆ ಈಗಿನ ಎಲ್ಲರೂ ಹಿಡ್ಕೊಂಡು ಕೂತ್ಕೊಳ್ತಾರೆ. ಹೌದು ಯಾರು ಹೊರಗಡೆ ಹೋಗಿ ಆಟಾಡುದು ಎಲ್ಲಾ ಇಲ್ಲಾ.

ಹೌದು ಆಗಿನ ಕಾಲದಲ್ಲಿ ಹೇಗೆ ಚೆನ್ನಾಗಿತ್ತಲ್ಲ Kabaddi ಅದು ಇದು ಅಂತ ಆಟಾಡಿ?

ಮತ್ತೆ ಏನು ಅದೇ ಹಿಂದಿನ ಅಜ್ಜಾ ಅಜ್ಜಿ ಅವರದ್ದೇ ಅವ್ರ .

ಎಲ್ಲರೂ ಕುತ್ಕೊಂಡು ಮಾತನಾಡುದು .

ಹೌದು ಮನೆಯಲೆಲ್ಲಾ, ತುಂಬಾ ಜನ ಇರ್ತಿದ್ರು.

ಹ್ಮ್ ಈಗಿನ ಕಾಲದಲ್ಲಿ ಎಲ್ಲಾರು ಅವರ ಕೆಲ್ಸ ಆಯ್ತು, mobile ಆಯ್ತು, TV ಆಯ್ತು, ಅಂತ ಕೂತ್ಕೊಳ್ತಾರೆ.

ಆಗಿನ ಕಾಲದಲ್ಲಿ ಇದು, pollution ಎಲ್ಲಾ ಏನು ಇರ್ತಿರ್ಲಿಲ್ವಲ್ಲ ಈಗಿನ ಕಾಲದಲ್ಲಿ?

ಬಿಸಿಲಿ ಬಿಸಿಲು ಅದು ಎಲ್ಲಾ ಶುರು ಆಗ್ಲಿಲ್ವಾ?

ಅದೇ ಇದು, ಹ್ಮ್ ಹಿಂದಿನ ಕಾಲದ ಅದೇ ಊಟ ಎಲ್ಲಾ ಚೆನ್ನಾಗಿತ್ತು.

ಈಗ ಎಲ್ಲಾ ಇದು, ಅಹ್ ಈಗಿನ ಊಟ ಎಲ್ಲಾ ವಿಷಯ ಎಲ್ಲಾ ಇರುದು ಅಲ್ವಾ, ಎಲ್ಲಾ ವಿಷ ಹಾಕ್ತಾರೆ, ಹಿಂದಿನ ಕಾಲದಲ್ಲಿ ಎಲ್ಲಾ ಅದನ್ನ ಮನೆಯಲ್ಲೇ ಬೆಳಿತಾ ಇದ್ರು.

ಹಾ ಎಲ್ಲರೂ ಊರಲ್ಲಿ ಇದ್ದಾರೆ, ನಾವು ಇವಾಗ ಪೇಟೆಯಲ್ಲಿ ಇರುದಲ್ಲ.

ಹೌದಾ ಅದೇ ಹೇಳಿದ್ದು ನಾನು, ಹಿಂದಿನ ಕಾಲದಲ್ಲಿ ಎಲ್ಲಾ ಒಟ್ಟಾಗಿ ಇದ್ದರೂ ಇವಾಗ ಎಲ್ಲಾ, ಮನೆಯಲ್ಲಿ ತಂದೆ ತಾಯಿ ಮಕ್ಕ್ಳು ಅಷ್ಟೇ ಇರುದು.

ಹೌದೌದು ಏನ್ ಮಾಡುದು, ಎಲ್ಲರೂ ತನ್ನ ತನ್ನ ಜವಾಬ್ದಾರಿಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಲ್ಲ?

ಆಯ್ತು, ಮತ್ತೆ ನಾವು ಕರೆ ಮಾಡುತ್ತೇನೆ ನಿನ್ಗೆ ಆಯ್ತಾ?

ನಾನು ಸಾಲಿಗ್ರಾಮದಿಂದ, ಸಾಲಿಗ್ರಾಮ ಕಾರ್ಕಳ ಗ್ರಾಮ.

ಕಾರ್ಕಳ ಗ್ರಾಮವಾ okay ನಾವುಸಾ ಉಡುಪಿ ಅವ್ರೆ ಶಿರ್ವದಿಂದ ಮಾತಾಡುದು. ಹ ಹೌದ? ಆಯ್ತು ಒಳ್ಳೇದು. ಹಾ ನಿಮ್ಮ ಕಡೆ ಮಳೆ ಉಂಟಾ? ನಮ್ಮ ಕಡೆ ಮಳೆ ಎಲ್ಲ sir ಎಲ್ಲ ಮೊನ್ನೆ ನಿನ್ನೆ ಮಳೆ ಇದ್ದಿತು, ಇವತ್ತು ಮಳೆ ಇಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ.

ನಮ್ಕಡೆಸ ಹಾಗೆ ಮೊನ್ನೆಯೊಂದು ಎರಡು ದಿವ್ಸ ಹಿಂದೆಂದ ಜೋರು ಮಳೆ ಇತ್ತು. ಆದ್ರೆ ನಿನ್ನೆ ಮತ್ತೆ ಈಗ ಸ್ವಲ್ಪ ಒಣ ಹಾಗೆ ಉಂಟು.

ಆದ್ರೆ ಈಗ ಕಾಲ ಕಾಲಕ್ಕೆ ತಕ್ಕಹಾಗೆ ಮಳೆಯಲ್ಲ ಆಗ್ತಾ ಇಲ್ಲ ಚಳಿ ಇಲ್ಲ ಸೆಕೆ ಇಲ್ಲ ಹಾಗಾಗಿದೆ ಅಲ್ಲ? ಇಲ್ಲ ಎಲ್ಲ ಬದ್ಲಾವಣೆ ಆಗಿದೆ ಅಲ್ಲ sir ? ತುಂಬಾ ಬದ್ಲಾವಣೆ ಹವಾಮಾನ ಎಲ್ಲ ಬದ್ಲಾವಣೆ ಆಗಿದೆ. ಚಳಿಗಾಲ ಈಗ ಚಳಿ ಬರ್ಬೇಕಿತ್ತು ಚಳಿ ಇಲ್ಲ, ಸ್ವಲ್ಪ ಚಳಿ ಉಂಟು ಮಳೆ ಹೌದು. ಒಂದೊಂದ್ ದಿವ್ಸ ಬೇಕಾದ್ರೆ ಬೆಳಿಗ್ಗೆ ಇರ್ತದೆ ಚಳಿ ಅಷ್ಟೇ.

ಅದೇ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾಗುದಿಲ್ಲ.

ಕಾರಣ ಗೊತ್ತಗುದಿಲ್ಲ sir ಏನೂ ಗೊತ್ತಾಗೋದಿಲ್ಲ . ಈಗಾ ಮೊನ್ನೆಯಲ್ಲ ಭತ್ತ ಉದ್ದು ಎಲ್ಲ ಹೆಚ್ಚಿನವರುದು ಹೋಯ್ತ್ ಅಂತೆ.

ಹೌದು ಬೆಳೆ ಎಲ್ಲ ಇದಾಗ್ತಾ ಉಂಟು ಈ ಈಗಿನ ವಾತಾವರಣಕ್ಕೆ. ಬೆಳೆ ಹಾಳಾಗಿದೆ ಆ ಉದ್ದಿನ ಧಾನ್ಯ ಎಲ್ಲ ಮಳೆ ಬಂದು ಗದ್ದೆಯಲ್ಲಿ ನೀರು ನಿಂತು ಕೊಳೆ ರೋಗ ಬಂದಿದೆ.

ಅದ್ರ ನಂತ್ರ ಈಗ ನೆಲಗಡಲೆ ಎಲ್ಲ ನಮ್ಮ್ ಕಡೆಯಲ್ಲಿ ಹಾಕಿದ್ವಿ. ನೆಲಗಡಲೆ ಕೆಲವು ಹಾಕಿದ್ದೆಲ್ಲಾ ಗದ್ದೆಲೆಲ್ಲ ಅದು ಹಾಳಾಗ್ತದೆ. ಹಾಗಾದ್ರೆ ಈಗ ನಮ್ದ್ ಈಗ ಬೆಳೆದೆಲ್ಲಾ ಇದು rate ಎಲ್ಲ ಏರ್ಬಹುದ್ ಈಗ ಧಾನ್ಯಗಳದ್ದೆಲ್ಲ. ಧಾನ್ಯಗಳ rate ಎಲ್ಲ ಏರ್ಬಹುದು ಬೆಳೆ ಮಾತ್ರ ಕಮ್ಮಿ ಆಗಿದೆ. ಹೌದು ಬೆಳೆ ಕಡಿಮೆ ಆಗ್ತದಲ್ಲ ಆಗ ಇವರದ್ದು rate ಎಲ್ಲ ಜಾಸ್ತಿ ಮಾಡ್ತಾರೆ. ಹೌದ್ ಹೌದು. ಹಾಗೆ ನೀವು ಕೃಷಿಕರ?

ನಾವು ಅಲ್ಲಾ ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದ ಕೃಷಿಕರು ಹಾಗೆ.

ನಮ್ಮದು ಕೃಷಿ ಎಲ್ಲ ಏನ್ ಇಲ್ಲ ನಮ್ದು ಬರೇ ಮನೆ ಹಾಗಾಗಿ ಕೃಷಿಯ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ.

ಹೌದು ನಮ್ದು ಮನೆ ಹೋದ್ಮೇಲೆ ಮನೆ ಅವರದ್ದು ಊಟಗಾಗುವಷ್ಟು ನಾವು ಭತ್ತ ಬೆಳೆಸ್ತೇವೆ. ಧಾನ್ಯನ್ನು ಅಹ್ ಬೆಳೆಸ್ತೇವೆ ನಮಗೆ ತಿನ್ನೋ, ನಮಗೆ ಬೇಕಾಗುವಷ್ಟು .

ನಮ್ಮಈಗ ಹವಾಮಾನ ನೋಡಿದ್ರೆ ನಮ್ಗೆ ಇದು ಚಳಿಗಾಲ ಅಂತ ಹೇಳುವಂತ ಕಾಲ ಹೋಗೋತ್ತೋ ಏನೋ ಕಾಲಿ ಮಳೆಗಾಲ ಸೆಕೆಗಾಲ ಮಾತ್ರ ಆಗುತ್ತೆ.

ಈಗ ಈ ವರ್ಷದ ಹವಾಮಾನ ನೋಡಿದ್ರೆ ಹಾಗೆ ಹಾಗೆಯೇ ಕಾಣುತ್ತೆ ಯಾಕಂದ್ರೆ ಚಳಿ ಬರ್ಬೇಕಿತ್ತು.

ಈ ಬರುವ ಈ ಮಕರ ಸಂಕ್ರಮಣ ಒಳಗೆ ಚಳಿ ಜೋರ್ ಇರ್ಬೇಕಿತ್ತು, ಚಳಿ ಇಲ್ಲ.

ಹೌದು, ಈಗ ಬಂಗೋಳ~ ಬಂಗಾಳ ಕೋಲ್ಲಿಯಿಂದ ಎಂತ ಎಲ್ಲ ಈ ಕಡೆ ಗಾಳಿಯಿಂದ ಇಚೆ ನಮ್ಗೆ ಆಗ್ತಾವುಂಟು ಅಂತ ಹೇಳ್ತಿದಾರೆ. ಆದ್ರೆ ಈಗ ಕೈಗಾರಿಕೆ ಎಲ್ಲ ಜಾಸ್ತಿ ಆಗಿದೆ ಆಕಡೆಯೆಲ್ಲ.

ಹಾಗಾಗಿ ಹವಾಮಾನ ಎಲ್ಲ ಕಲುಷಿತ ಆಗಿ

ಆಹ್ ಏನ್ ಏನ್ ಏನೇನೂ ಆಗ್ತಾವುಂಟು. ಹೌದು, ಹವಾಮಾನ ಕಲುಷಿತ ಆಗಿ ಈ ನಮ್ಗೆ ವಾತಾವರಣದಲ್ಲಿ ಕೆಲವು ಕೆಲವು ಸೆಕೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಬಾರಿ ಸಮಸ್ಯೆ ಆಗ್ತಾ ಇದೆ ಹೌದು ಹೆಚ್ಚಿನ ಕಡೆ ಜ್ವರಯೆಲ್ಲ ಬರ್ತಿದೆ. ಹೌದ್ ಹೌದ್ ಹೌದು. ಈಗ ಪುನ ಮೆದುಳು ಜ್ವರ ಅಂತ ಹೇಳಿ start ಆಗಿದೆ.

ಇದೆಲ್ಲ ಈಗ ನಮ್ಮ ಹವಾಮಾನದಿಂದಲೇ ಆಗ್ತಾ ಇರೋದು ಇದೆಲ್ಲ. ಹವಾಮಾನ ಹಾ ವ್ಯತ್ಯಾಸ ಹೌದು. ಹೌದ್ ಹೌದು, ಸರಿ sir ನಾನ್ ಮುಂದಿನ್ಸಲ ನಿಮ್ಗೆ call ಮಾಡ್ತೇನೆ.

ರೈತರ ಬಗ್ಗೆ ನಾ ಮಾತನಾಡುವ ವಿಷಯ ಎಂದರೆ ರೀ, ರೈತರಂದ್ರ ನಮ್ಗ ಒಂದ ದೇಶದ ಬೆನ್ನೆಲಬು ಅಂತಾರ ರೀ ರೈತರ ಬಗ್ಗೆ, ರೈತ ದುಡುದ್ರಂದ್ರ ನಮಗ ತಿನ್ನಲು ಆಹಾರ ಸಿಗತ್ತ ರೀ ರೈತ ದುಡಿಲಿಲ್ಲಾ ಅಂದ್ರ ನಮಗ ಆಹಾರನ ಸಿಗುದಿಲ್ಲಾ ತಿನ್ನೋದಕ್ಕೆ ನಾವು ಎಷ್ಟೇ ದುಡ್ಡು ಕೊಟ್ಟ ಬೆಲೆ ಖರೀದಿ ಮಾಡ್ಕೊಂಡ ತಿನ್ನಾಕ ಹೋದ್ರು. ನಮ್ಗ ರೈತ ಬೆಳೆದಂತ ಧಾನ್ಯ, ಆಹಾರ ಮತ್ತು ಯಾವದೇ ತರಾ ತರಕಾರಿಗಳು ಯಾವುದೇ ಸಿಗುದಿಲ್ಲಾ ನಮಗೆ, ರೈತ ಬೆಳೆಲಿಲ್ಲಾ ಅಂದ್ರ ನಮಗ ಏನು ತಿನ್ನಲು ಆಹಾರನ ಸಿಗುದಿಲ್ಲಾ ಬೇಕಾದ್ರ ನೀವು ರೈತ ಒಂದ ಸ್ವಲ್ಪ ದಿನಾ ಬೆಳೆ ಬೆಳಿಲಾರ್ದ ಯಾಕ ಬೇಕ ಬಿಡ ನಮ್ಗ. ಸರಿಯಾದ ಬೆಲೆ ಸಿಗ್ತಾ ಇಲ್ಲಾ ನಮ್ಗ ಯಾಕ ಬೆಳಿಬೇಕ, ನಾ ಭೂಮಿ ಒಳಗ ಯಾಕ ಬೀಜ ಹಾಕ್ಬೇಕು ಅಂತ ರೈತ ಏನಾದ್ರು ಭೂಮಿಗ ಬೀಜ ಹಾಕಲಾರ್ದ ಕುಂತನಂದ್ರ ಎಲ್ಲಾ ಇಡಿ ಜಗತ್ತೊಳಗ ಇರುವಂತ ಪ್ರತಿಒಂದ ವ್ಯಕ್ತಿ ಅಥವಾ ಪ್ರಾಣಿ, ಪಕ್ಷಿ ಯಾವುದೇ ತರಹದ ಆಹಾರ ಸಿಗುದಿಲ್ಲಾ. ಆಗ ಇಡಿ ಜಗತ್ತೆ ಅಲ್ಲೊಲ ಕಲ್ಲೊಲ ಆಗತ್ತ ರೀ, ಯಾಕ ಆಗತ್ತ ರೈತ ಬೆಳೆದ್ರಾ ಅದು ಅಲ್ಲೊಲ ಕಲ್ಲೊಲ ಆಗುದಿಲ್ಲಾ ರೈತರ ಬೆಳಿಲಿಲ್ಲಾ ಅಂದ್ರನ ಅಲ್ಲೊಲ ಕಲ್ಲೊಲ ಅದ ರೈತನ ಬೆಳೆದು ನಮ್ಗ ಸರಿಯಾದ ಬೆಲೆ ಕೊಡತಾರ ನಮಗ ಸರಿಯಾದ ಗೌರವ ಐತಿ ಅಂತಂದ ರೈತ ಇದುವರೆಗೂ. ತನ್ನ ಕೆಲಸವನ್ನು ಬಿಡದೆ ತನ್ನ ದುಡಿಮೆನ್ನು ಬಿಡದೆ, ಅವಾ ರೈತ ದುಡ್ಯಾಕತಾನ ರೀ ಯಾಕ ನಮ್ಮಲಿಂದಾ ಸಾವಿರಾರು ಜನಾ ಅನ್ನದಾತರಿದಾರ, ನಾ ಒಬ್ಬ ದುಡುಯುದ್ರಿಂದ ನನಗ ಸಾವಿರಾರು ಜನಾ ಊಟಾ ಮಾಡ್ತಾರಾ ನನ್ನ ನೆನಸ್ಕೊಂಡ ಸಾಕ ನಮ್ಗ ಸರಿಯಾಗಿ ಬೆಲೆ ಸಿಗ್ಲಿಲ್ಲ ಅಂದ್ರು ಸಾಕು ಹತ್ತ ಜನಾ. ಸಾವಿರ ಜನಾ ಇಪ್ಪತ್ತ ಸಾವಿರಾ ಜನಾ ನಮ್ಮನ್ನ ನೆನಸ್ಕೊಂಡ ಊಟಾ ಮಾಡ್ತಾರ, ಅಂತಂದ ರೈತ ಬೆಳಿತಾನ ರೀ ಬೆಳದ ತನ್ನ ಸರಿಯಾದ ಬೆಲೆ ಸಿಕ್ರು ಅಷ್ಟೆ ಸಿಗ್ಲಿಲ್ಲ ಅಂದ್ರು ಅಷ್ಟೆ ತಾನ ಬೆಳೆದ ಮತ್ತು ಪ್ರತಿಒಬ್ಬರಿಗೂ ಉಪಯೋಗ ಆಗ್ಲಿ ಅಂತ ಮಾರುಕಟ್ಟೆಲ್ಲಿ ತಗೊಂಡ ಹೊಗಿ ಮಾರತಾನ, ಮಾರಿ ಅವಂಗ ಸರಿಯಾದ ಬೆಲೆ ಸಿಕ್ರು ಅಷ್ಟೆ. ಸಿಗ್ಲಿಲ್ಲಾ ಅಂದ್ರು ಅಷ್ಟೆ ಸಾವಿರಾರು ಕೊಟ್ಟ್ಯಾಂತರಗಂಟಲೆ ಜನಾ ತಿನ್ನತಾರ ಅಂತಂದ ಖುಷಿ ಪಟ್ಟ ತನ್ನ ಆಹಾರ ಧಾನ್ಯಗಳನ್ನೂ ಕೊಟ್ಟ ಬರತಾನ ರೀ, ಕೊಟ್ಟ ಬಂದ ರೈತ ಬೆಳೆದಂತ ಧಾನ್ಯಗಳು ಪ್ರತಿಒಂದ ವ್ಯಕ್ತಿ ನು ತನ್ನ ಮನಿ ಒಳಗ ಅಡಗಿ ಮಾಡ್ಕೊಂಡ ಊಟಾ ಮಾಡತಾರ್ ರೀ ಊಟಾ ಮಾಡು time ಒಳಗ ಅವ್ರು ರೈತರ ನೆನಸ್ಕೊಂಡ ಊಟಾ ಮಾಡ್ತಾರೊ. ಇಲ್ಲೊ ಗೊತ್ತಿಲ್ಲಾ ರೀ ರೈತರ ಮಾತ್ರ ಸಾವಿರಾರು ಜನಾನ್ನ ನೆನಸಿ, ಯಾಕಂದ್ರ ರೀ ರೈತರ ತನ್ನ ಭೂಮಿಗ ಬೀಜ ಬಿತ್ತಬೇಕಾದ್ರ ತಾನೊಬ್ಬನ ತಿನ್ನಬೇಕ ಅಂತ ಬಯಸಗೊಂಡ ಬೀಜ ಬಿತ್ತಿರುವುದಿಲ್ಲರೀ ಬೀಜ ಬಿತ್ತ ಬೇಕಾದ್ರ ನನ್ನ ಅಂತ ಸಾವಿರಾರು ಜನಾ ಭೂಮಿ ಭೂಮಿ ತಾಯಿ ಅನ್ನಾ ಉಣ್ತಾರ ಅವ್ರ ಚೊಲೋತಂಗ ನಂಗ. ಫಲಾ ಕೊಡು, ಅವರೀಗ ನಾನ ಮಾರಾಕ ಅವ್ರಿಗೆ ಸರಿಯಾಗಿ ಆದಂತ ಬೀಜ ಗೊಬ್ರವನ್ನು ಹಾಕ್ತೇನಿ, ನಾ ಬೀಜ ಗೊಬ್ಬರಾ ಹಾಕಿದ ಇರತಕ್ಕಾನಗ ನನಗ ಫಲಾ ಕೊಡವಾ ತಾಯಿ ಅಂತ ಹೇಳಿ ಭೂಮಿಗ ಕೈ ಮುಗದ ಭೂಮಿಗಾ ನಮಸ್ಕಾರ ಮಾಡಿ ಅವ್ನ ಬೀಜ ಬಿತ್ತಾನ ರೀ. ಭೂಮಿಗ ಪ್ರತಿಯೊಬ್ಬ ವ್ಯಕ್ತಿ ರೈತನಾದವನು ಭೂಮಿ ಒಳಗ ಕೂರ್ಗಿ ಹಾಕಬೇಕರೀ, ತಾಯಿಗೆ ಉಡಿ ತುಂಬಿ ಕಾಯಿ ಒಡದ ಇದ ಮಾಡತಾನ ರೀ ಅಕಿ ಭೂಮಿ ತಾಯಿ ತನ್ನ ಮಗ ತನಗ ಇದ ಗೌರವ ಕೊಡಾಕತಾನ ಅಂತ ಹೇಳಿ ತಾನು ಖುಷಿಯಿಂದ ತಾಯಿ ಆದವಳು ತನ್ನ. ಭೂಮಿಯಲ್ಲಿ ಸರಿಯಾಗಿ ಬೀಜವನ್ನು ಬಿತ್ತಿ ಸರಿಯಾಗಿ ಫಲಾ ಕೊಡ್ತಾಳ ರೀ ತಾಯಿ, ಕೊಟ್ಟ ನಂತರ ರೈತನು ಖುಷಿಯಾಗಿ ಅದನ್ನ ಫಲಾ ಅದನ್ನೆಲ್ಲಾ ಧಾನ್ಯಗಳನ್ನೂ ಬಿತ್ತಿ ಅದನ್ನೆಲ್ಲಾ ಫಸಲ ತಗದ ಎಲ್ಲಾ ಇದ ಮಾಡಿ ಕಾಳ್ಗಳನ್ನೆಲ್ಲ ಇದು ಮಾಡ್ಕೊಂಡು ಮಾರುಕಟ್ಟೆಗ ಹೋಗಿ ಮಾರತಾನ ರೀ. ಅದೇ ತರಹದ ನೌಕರಿ ಮಾಡೋರು ಈಗ್ ಏನ್ ಮಾಡ್ತನ್ರಿ, ಅವ್ರ ಬಂದ ಕೆಲ್ಸಾ ಮಾಡಾಕ ಅಗುದಿಲ್ಲಾರೀ ಯಾಕಂದ್ರ ಅವ್ರ ಕೆಲಸದ ಮ್ಯಾಲೆ ನೌಕರಿ ಮ್ಯಾಗ ಹೋಗ್ಬಿಟ್ಟಿರ್ತಾರ ಈಗ್ suddenly ಕೆಲಸ ಹೊತಪಾ ಅಂದ್ರ ನೌಕರಿ ಮಾಡದವರು ಬಂದ ಭೂಮ್ಯಾಗ ದುಡಿ ಅಂದ್ರ ಯಾರಿಗಿ ದುಡ್ಯಾಕ ಆಗುದಿಲ್ಲಾರೀ. ರೈತನ ಮಕ್ಕಳ ಯಾವಾಗಿದ್ರು ರೈತನ ಆಗ್ಲಿ ಅಂತಂದ ಯಾರು ಹಾರೈಸುದಿಲ್ಲಾ ಯಾರು ಬೈಸುದುನು ಇಲ್ಲಾ, ರೈತನ ಮಗಾ ಏನೊ ನಾನ ಒಂದ time ಒಳಗ ನಮ್ಮ ಅಪ್ಪಾ ನಮ್ಮ ಅವ್ವಾ ನಮ್ಮ ಅಜ್ಜಾ ಅಮ್ಮಾ ಹಿಂದಕ ದುಡಿತಿದ್ರ ನಾನು ದುಡಿತೇನಿ. ನನ್ನ ಕಸಬ ಅದ ನಾ ಬಿಡುದಿಲ್ಲಾ ನಾ ಮಾಡ್ತೇನಿ ರೀ ಅಂತ ಅನ್ಕೊಂತ ಬರ್ತಾನರೀ, ಆದರ ನೌಕರಿ ಮಾಡವ ಏನ ಮಾಡ್ತಾನ ನಾ ವಲ್ಲ್ಯೊಪ ನಾ ಬಂದ ಹೊಲದಾಗ ಮಾಡುದ ಏನ್ ವಲ್ಲೆನಾ ಹಿಂದಕ್ಕ್ ಹಿಂದ ಮಾತ ಒಂದ ತರಾ ಹೀಯಾಳಿಸಿ ಮಾತಾಡ್ತಾರಲ, ಅವ್ರಿಗೆ ಯಾವದೆ ತರಹದಂತಾದ ರೈತರ ಬಗ್ಗೆ ಗೊತ್ತಿರುದಿಲ್ಲಾ. ರೈತರ ಅದನ್ನ ದುಡದರ ಅವ್ನಿಗೆ ತಿನ್ನಾಕ ಆಹಾರ ಬರುತ್ತ ಅನ್ನೋದು ಅವ್ನಿಗೆ ಗೊತ್ತ ಇರುದಿಲ್ಲಾ, ಯಾಕಂದ್ರ ಅವ್ನ ತಂದೆನು ಒಬ್ಬ ರೈತ ಆಗಿರ್ತಾನ ಅವ್ರ ಅಜ್ಜಾ ಅಜ್ಜಿನು ರೈತರಾಗಿರ್ತಾರ, ರೈತನ ಹೊಟ್ಟ್ಯಾಗ ಹುಟ್ಟಿ ಅವ ನೌಕರಿ ಮಾಡಾಕ ಹೋಗಿರತಾನ ಅವ್ನಿಗೆ ದುಡ್ಡು ಬರಕತೆತಿ ಅಂತ ತಿಳ್ಕೊಂಡ ಅವಾ ಏನ ಮಾಡ್ತಾನ ರೀ ರೈತರನ್ನ ಹೀಯಾಳಿಸತಾನ. ಹೀಯಾಳಿಸಕೊಂತ ಹೋದ time ಒಳಗ ಅವಂಗ ಏನೊ ಒಂದ ಕೆಲ್ಸಾ ಹೋಗುತ್ತ, ಮತ್ತ ಗತಿ ಇಲ್ಲದ ಏನ ಮಾಡ್ತಾನರಿ ಭೂಮಿಗ ದುಡ್ಯಾಕ ಬರ್ತಾನ ದುಡ್ಯಾಕ್ ಬಂದಾಗ ಅವಾಗ ಅವಂಗ ಗೊತ್ತ ಆಗತ್ತ ರೈತರ ಬಗ್ಗೆ ಅಯ್ಯ ನಾನ. ಹಿಂಗ ಹೀಯಾಳಿಸಿದ್ನಲ್ಲ ಹೀಯಾಳಿಸಬಾರದಾಗಿತ್ತ, ರೈತರ ಅಂದ್ರ ನಮ್ಗ ಗೊತ್ತಿಲ್ಲಾ ನಾವ ಕೆಲಸದ ಮ್ಯಾಗ ದುಡ್ಡಿನ ಅಹಂಕಾರ ತೋರಿಸಿ ರೈತರ ಬಗ್ಗೆ ಹಿಂಗ ಮಾತಾಡಿನಿಲ್ಲಾ, ಅಂತ ನಮ್ಗ ಗೊತ್ತ ಆಗತ್ತ ರೀ ಗೊತ್ತ ಆದ ನಂತರ ತಾನು ಭೂಮಿ ಒಳಗ ಕಷ್ಟ ಪಟ್ಟ ದುಡದ ತಾನು ಬೆಳೆ ಬೆಳೆದು. ಅವ್ನ ಬೆಳೆದಂತ ಬೆಳೆಯನ್ನ ಸಾವಿರಾರ ಜನಾ ಆಹಾರವನ್ನು ಸ್ವೀಕರಣೆ ಮಾಡುವಂತ time ಒಳಗ ಅವಂಗ ಆಗುವಂತ ಖುಷಿ, ಇಡಿ ಜಗತ್ತ ಒಳಗ ಯಾರಿಗು ಆಗುದಿಲ್ಲಾರೀ. ಒಬ್ಬ ತಾಯಿ ತನ್ನ ಮಗುವಿಗ ಹೆಂಗ ಜನ್ಮ ಕೊಡ್ತಾಳಲ್ಲಾ, ಅದೆ ತರಾ ತಂ~ ತಂದಿ ಆದವ ಅಂತಂದ್ರೆ ರೈತ ರೈತ, ಅದಾವಾ ತನ್ನ ಬೆಳೆಯನ್ನ ಬೆಳೆದು ಸಾವಿರಾರ ಜನರಿಗೆ ಆಹಾರವನ್ನು ಒದಗಿಸ್ತಾನಲ್ಲಾ ಅಲ್ಲಿ ನಿಜವಾದಂತ ನಮಗ ರೈತನ~ ರೈತನು ನಮ್ಗ ನಿಜವಾದಂತ. ದೇವ್ರು, ದೇವರು ಅಂದ್ರೆ ರೈತ ದೇಶಕ್ಕಾಗಿ ದುಡಿತಾನ, ಅವಾ ತನ್ನ ಸ್ವಂತಕ್ಕೊಸ್ಕರ ದುಡಿಯುದಿಲ್ಲರೀ ಆವಾ ದೇಶಕ್ಕಾಗಿ ದುಡಿತಾನರೀ. ದೇಶ ಉದ್ಧರಾಗಲಿ ದೇಶಕ್ಕಾಗಿ ಸಾವಿರಾರ ಜನಾ ಉಣ್ತಾರ ನಮಗ ಪ್ರಾಣಿ ಪಕ್ಷಿಗಳು ಉಣ್ತಾವ ಒಂದು ಎಲ್ಲಾ ತರಹದ ವ್ಯಕ್ತಿಗಳಲ್ಲಿದ್ದ. ನಮ್ಗ ಆಹಾರ ಹೋಗುತ್ತ ಅನ್ನುವ ಉದ್ದೇಶಕ್ಕ ರೈತ ದುಡಿತಾನ ರೀ ಆವಾ ಒಬ್ಬನ ಸ್ವಂತ ತನ್ನ ಇಚ್ಛೆಗ ತನಗಷ್ಟ ಇರ್ಲಿ ಬಿಡಪ್ಪಾ ಅಂತ ದುಡುಕೊಂಡಿದ್ರರೀ ಭೂಮಿ ಮ್ಯಾಗ ಯಾರಿಗೇ ಅನ್ನಾ ಸಿಗತಿದ್ದಿಲ್ಲಾ ಯಾರಿಗೆ ಅವ್ರ ಊಟಾ ಮಾಡಾಕ ಆಹಾರ ಸಿಗ್ತಿರ್ಲಿಲ್ಲಾ. ಎಲ್ಲಾರು ಇಗಿನ ಕಾಲಕ್ಕ ಕಿತ್ತಾಡ ಬೇಕಿತ್ತ ನನಗ ಬೇಕ, ನಿನಗ ಬೇಕಂತ ಜಗಳಾ ಮಾಡ್ತಿದ್ರ, ಜಗಳಾ ಮಾಡಬಾರದ ಅಂತಂದ ದೇಶ ಭಾರತ ದೇಶದವರು ಯೇನ ಮಾಡ್ಯಾರ ರೈತನ ದೇಶದ ಬೆನ್ನೆಲಬು ಅಂತೇಳಿ ಅವ್ರಿಗೆ ಗೌರವ ಕೊಟ್ಟು ಫೆಬ್ರವರಿ ಹತ್ತರಂದು ರೈತರ ದಿನ ಎಂದು ಆಚರಣೆ ಮಾಡಿದಾರೆ.